ಅವನ ಮುಖ ಕಾಣುತ್ತಾ ಇಲ್ಲ ಹಾಗು ಎದುರುಗಡೆ ಇನ್ನೊಂದು ಕುರ್ಚಿ ಇದೆ.

ಅದಕ್ಕೆ ಕಬ್ಬಿಣದ ರಾಡ್ಸ್ ಗಳು ಇವೆ.

ಅನೇಕ ವೈಯರ್ಸ್ ಗಳು ಕೂಡ ಇವೆ.

ಇಲ್ಲಿ ಎದುರುಗಡೆ ಹಸ್ರು ಬಣ್ಣದ ಕಾರ್ಪೆಟ್ ಅನ್ನು ಹಾಕಿದ್ದಾರೆ.

ಇಲ್ಲಿ ಒಂದು ಡೈನಿಂಗ್ ಟೇಬಲ್ ನ ಮೇಲ್ಗಡೆ ನಾಲ್ಕು ಪ್ಲೇಟ್ಸ್ ಗಳನ್ನು ಇಟ್ಟುಕೊಂಡಿದ್ದಾರೆ ಹಾಗೂ --